ಹಾಗೆ ಅವ ಡ್ಯಾನ್ಸ್ ಮಾಡುತ್ತಿರುವ ಒಂದು ಮಡಿಕೆಯನ್ನು ಸಹ ಕಾಣಬಹುದು.

ಜನರು ನಿಂತಿರುವ ದೃಶ್ಯವನ್ನು ನೋಡಲು ಕಾಣಬಹುದಾಗಿದೆ ಹಾಗೂ ಸುತ್ತಮುತ್ತಲೂ ಗಿಡಮರಗಳನ್ನು ಸಹಾ ನೋಡಬಹುದು.

ನಾವು ಇಲ್ಲಿ ಒಂದು ಅಂಗಡಿಯ ಮುಂಗಟ್ಟನ್ನು ನೋಡಬಹುದು ಅಂಗಡಿಯ ಮುಂಗಟ್ಟಿನಲ್ಲಿ ಕೆಲವು ವ್ಯಕ್ತಿಗಳ ತಿರುಗುವ ದೃಶ್ಯವನ್ನು ನೋಡಬಹುದು. ಹಾಗೆ ಮುಂಭಾಗದವಂದು ಕಬ್ಬಿಣದ ಏಣಿ ಇರೋ ದೃಶ್ಯ ನೋಡಬಹುದು. ಹಾಗೆ ಒಬ್ಬ ವ್ಯಕ್ತಿ ಎನೊನು --